ಒಂದು ಬಿಲ್ಡಿಂಗ್ ಕೂಡ ಇದೆ ಅದಕ್ಕೆ ಬ್ಲ್ಯಾಕ್ ಕಲರ್ ದ ಗ್ಲಾಸ್ ಗಳು ಹಾಕಿದ್ದಾರೆ.

ಹಾಗೆ ಅಹ್ ವೈಟ್ ಕಲರ್ ದ ಐದಾರು ಅಹ್ ವಾಷಿಂಗ್ ಮಷೀನ್ ಕೂಡ ಇವೆ ಹಾಗೆ ಒಂದು ಹೋಂ ಥಿಯೇಟರ್ ಕೂಡ ಇಲ್ಲಿ ಇದೆ.

ಅಲ್ಲಿ ಕೆಳಗಡೆ ಬ್ಲಾಕ್ ಕಲರ್ ಟೈಲ್ಸ್ ಗಳನ್ನು ಹಾಕಿದ್ದಾರೆ.

ದೆ ಅಲ್ಲಿ ಮುಂದುಗಡೆ ಒಂದು ಸಿಮೆಂಟಿನ ರೋ--

ದೆ ಅವನ್ನು ಹಸಿರು ಕಲರದ ಕಲರನ್ನು ಹಾಕಿದ್ದಾ--

ನೀರಿನ ಒಳಗಡೆ ಒಂದು ಬ್ಲೂ ಕಲರ್ ದ ಇದನ್ನು ಹಾಕಿದ್ದಾರೆ ಅದರಲ್ಲಿ ಬ್ಲೂ ಯಲ್ಲೋ ಗ್ರೀನ್ ರೆಡ್ --

ಹೂವುಗಳವನ್ನು ಜೋತು ಹಾಕಿದ್ದಾರೆ ಕೆಲವು ಹೂವುಗಳು ಕೆಳಗಡೆ ಇಟ್ಟಿದ್ದಾರೆ.

ಕಮಲದ ಹೂವು ಹಾಗೆ ಇಲ್ಲಿ ಹೂಗಳಿಗೆ ಗುಲಾಬಿ ಹೂ ಮತ್ತು ಅದಕ್ಕೆ ಬಾಲ್ ಗಳನ್ನು ಹಾಕಿದ್ದಾರೆ.

ಹಾಗೇ ಅ ಐದಾರು ಲೈಟು ಗಳನ್ನು ಇಲ್ಲಿ ಮುಂದುಗಡೆಯನ್ನು ಕಾಣಿಸುಕೊಳ್ಳುತ್ತಿವೆ.

ಒಂದು ಕ್ರಿಷ್ಣ ಚರ್ಚ್ ಆಗಿದೆ ಇಲ್ಲು ಒಬ್ಬರು ನಿಂತಿ ಕೈಯನ್ನು ಮಾಡುತ್ತಿದ್ದಾರೆ ಎಲ್ಲವರು--

ಹಾಗೆ ಡ್ರಮ್ ಮೇಲೆ ಡ್ರಮ ನ್ನು ಬಾರಿಸುತಿದ್ದಾರೆ.

ಈ ರಸ್ತೆಯ ಮೇಲೆ ಒಬ್ಬ ಮನುಷ್ಯನು ನಡೆದುಕೊಂಡು ಹೋಗುತ್ತಿದ್ದಾನೆ.

ಕೆಳಗಡೆ ಒಬ್ಬ ಹುಡುಗಿಯು ನಿಂತಿದ್ದಾಳೆ ಅವರು ಟೊಂಕದ ಮೇಲೆ ಕೈಯನ್ನು ಇಟ್ಟುಕೊಂಡು--

ಇಲ್ಲಿ ನಾಲ್ಕೈದು ಬೈಕು ಗಳು ಕೂಡ ಇವೆ ಒಂದು ಕೆಂಪು ಕಲರ್ದು ಒಂದು ನೀಲಿ ಕಲರ್ದು ಒಂದು ಬ್ಲಾಕ್ ಕಲರ್ದು ಒಂದು ರೆಡ್ ಒಂದು ಬ್ಲೂ ಕಲರ್ದ ಬೈಕ್ ಗಳಿವೆ.

ಹಾಗೆ ಒಬ್ಬವು ಚೇರ್ ಮೇಲೆ ಕುಳಿತಿದ್ದಾನೆ ಅವನು ರೆಡ್ ಮತ್ತು ಜೀನ್ಸ್ ಪ್ಯಾಂಟನ್ನು ಹಾಕಿದ್ದಾನೆ.

ಅದರ ಮುಂದುಗಡೆ ಒಂದು ಟೇಬಲ್ ಕೂಡ ಇದೆ ಬ್ಲಾಕ್ --

ಹಾಗೆ ಆ ವೈದ್ಯರು ಪೆನ್ನಿನ ದಲ್ಲಿ ಚಿಟ್ಟಿಯ ಮೇಲೆ ಬರೆಯುತ್ತಿದ್ದಾರೆ.

ಇಲ್ಲಿ ಮಹಿಳೆಯರು ಕುಂತಿದ್ದಾರೆ ಒಬ್ಬ ಮಹಿಳೆಯರು ನತ್ತಿಯ ಮೆಲೆ ಮರವನ್ನು ಅ ಇಟ್ಟುಕೊಂಡಿದಾರೆ ಆ --

ಇದು ಒಂದು ದೋಣಿಯಾಗಿದೆ ಇದರೊಳಗೆ ಬಹಳಷ್ಟು ಜನರು ನಿಂತಿದ್ದಾರೆ.

ಒಬ್ಬ ಯಲ್ ಒಬ್ಬರು ಕಟ್ಟಿಗೆಯನ್ನು ಹಿಡಿದುಕೊಂಡು ನಿಂತಿದ್ದಾರೆ ಕೆಲವರು ದಾರವನ್ನು ಹಿಡಿದುಕೊಂಡು ನಿಂತಿದ್ದಾರೆ.

ಒಂದು ಹಾಸ್ಪಿಟಲ್ ನ ಕೋಣೆಯಾಗಿದೆ ಇಲ್ಲಿ ಐಸಿ_ಯು ನ ಕೋಣೆಯಾಗಿದೆ ಮೇಲ್ಗಡೆ ಫ್ಯಾನ್ ಗಳು ಲೈಟು ಗಳು ಹಾಕಿದ್ದಾರೆ.

ಮುಂದುಗಡೆ ಎರಡು ಮೂರು ಬಾಟಲ್ ಗಳಿವೆ.

ಹಾಗೆ ಹಸಿರು ಕಲರ್ದು ಒಂದು ಟೆಂಟ ನ್ನು ಹಾಕಿದ್ದಾರೆ ಹಾಗೆ ಕೆಳಗಡೆ ಹಸಿರು ಕಲರ್ದು ಹುಲ್ಲನ್ನು ಕೂಡ ಇದೆ.

ಆ ರ್ಯಕ್ಸಿನಲ್ಲಿ ಕೆಲವು ನೋಟ್ಬೂಕಗಳು ಪೆನ್ನುಗಳು ಫೈಲ್ಗ ಳು ಹಾಗೆಯೆ ಫೆವೈಕ್ವಿಕ್ ಹಲವು ರೀತಿಯ ವಸ್ತುಗಳನ್ನು ಇಲ್ಲಿ ಇಟ್ಟಿದ್ದಾರೆ.

ಫುಟ್ಬಾಲ್ ಐದು ಮಂದಿ ಫುಟ್ಬಾಲ್ ಅನ್ನು ಆಡುತ್ತಿದ್ದಾರೆ ಇನ್ನೂ ಕೆಲವರು--

ಮತ್ತು ಒಂದು ಸ್ಕೂಟಿಯೂ ಇದೆ ಎರಡು ಹೀರೋ ಹೋಂಡಾ ಗಾಡಿಗಳು ಇವೆ.

ಇದು ಒಂದು ಬ್ಯಾಂಕ್ ಕೌಂಟರ್ ಆಗಿದೆ ಇಲ್ಲಿ ಕೆಲವರು ಅ ಕುರ್ಚಿಯ ಮೇಲೆ ಕುಂತಿ--

ಒಬ್ಬಳು ಮಹಿಳೆ ಕೂಡ ಅ ಕೌಂಟರ್ ಮೇಲೆ ನಿಂತು ಏನೋ ಬರೆಯುತ್ತಿದ್ದಾಳೆ.

ಇದು ಒಂದು ಜಿಮ್ಮಿ ನ ಕೊಠಡಿಯಾಗಿದೆ ಇಲ್ಲಿ ಗ್ಲಾಸ್ ಗಳು ಹಾಕಿದ್ದಾರೆ ಎರಡು.

ಅವರ ಬಾಗಿಲು ಕಟ್ಟಿಗೆಯನ್ನು ಕಟ್ಟಿಗೆ ಮತ್ತು ಕಬ್ಬಿಣದದ ಅ ಗ್ರಿಲ್ ಅನ್ನು ಮಾಡಲಾಗಿದೆ.